ಚಾಪೆ ಮೇಲೆ ಕೆಲವು ಜನರೂ ನಮಾಜ್ ಕುರ್ತಾ ಇದ್ದಾರೆ.

ಆಲಯದಲ್ಲಿ ಫ್ಯಾನ್ ಕೂಡ ಇದೆ ಲೈಟ್ ಇವೆ.

ಮತ್ತು ಕೆಲವು ಎರಡು ಈಕಡೆ ಆಕಡೆ ಬಿ ಬಿಲ್ಡಿಂಗ್ ಕೂಡ ಇದೆ.

ತರ್ಟಿ ಪರ್ಸೆಂಟ್ ಆಫರ್ ಫಿಫ್ಟಿ ಟ್ವೆಂಟಿ ಪರ್ಸೆಂಟ್ ಆಫರ್ ಕೂಡ ಇದೆ ಈ ಶಾಪ್ --

ಕೆಲವು ಹಸುಗಳು ಕಾಣ್ತಾವೆ ಎಮ್ಮೆಗಳು ಕಾಣ್ತಾವೆ ಗಿಡ ಮರಗುಳಿವೆ ಮತ್ತೆ ಬೆಟ್ಟ ಗುಡ್ಡ ಇದೆ ಮತ್ತು ದೊಡ್ಡ ದೊಡ್ಡ ಕಲ್ಲುಗಳು ಇವೆ.

ಮತ್ತು ಸೈಡ್ ಅಲ್ಲಿ ಒಂದು ಶಾಪ್ ಕೂಡ ಇದೆ.

ಇಲ್ಲಿ ಹೊರಗಡೆ ರಂಗೋಲಿಯನ್ನ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಮತ್ತು.

ಕೂಲ್ ಡ್ರಿಂಕ್ಸ್ ದುಕಾನ್ ಜ್ಯೂಸ್ ಬಂಡಿ ಕಾಣ್ತಾಯಿದೆ ಕೂಲ್ ಡ್ರಿಂಕ್ಸ್ --

ಟೂ ವೀಲರ್ ಗಾಡಿಗಳನ್ನು ನಿಲ್ಲಿಸಿದ್ದಾರೆ ಮತ್ತು ಈ ಹೊರಗಡೆ ಒಂದು ಡಸ್ಟ್ಬಿನ್ --

ಟೇಬಲಿನ ಮೇಲೆ ಪುಸ್ತಕಗಳು ಇವೆ ಒಂದು ಡೆಟಾಲ್ ಕಾಂತಿನ ಬಾಟಲ್ ಕಾಣ್ತಾ ಇದೆ.

ಇಲ್ಲಿ ಒಂದು ಆನೆ ತರ ಆಟ ಆಡಲು ಇವೆ ಕುದ್ರಿ ಇದೆ.